ಬ್ಯಾಕ್ ಕ್ಯಾಮೆರಾ ಇದ್ರೆ ಹಿಂದಿಂದ ತೋಕೋಬಹುದು ಮುಂದಿಂದ್ ತೋಕೋಬಹುದು ಹೀಗೆಲ್ಲಾ ಮಾಡಬಹುದು ಈಗ ನಾವು.

ಇದು ಹೋಟೆಲ್ ಇಲ್ಲಿ ಹಲವಾರು ರೀತಿಯ ಖಾದ್ಯಗಳು ನಮ್ಮಗ ತಿನ್ನಾಕ ಸೀಕತೈತಿ.

ಇಲ್ಲಿ ಕೂಡ ಪ್ರಶಾಂತವಾಗಿರತಕ್ಕಂತ ಪರಿಸರ ಐತಿ ಮತ್ತ ಸ್ವಚತ್ತೆಯನ್ನ ಬಹಳ್ ಕಾಪಾಡಿತ್ ಇಲ್ಲಿ. ಪರಿಸರ ಗಿಡ ಅದವು ಮತ್ತ ಆಟ ಆಡೋ ಎಲ್ಲಾ ಸಾಮಾನುಗಳು ಅದವು. ಯಾವದೇ ರೀತಿಯ ತೊಂದರೆ ಆಗುದಿಲ್ಲ ಇಲ್ಲಿ .

ಹಲವಾರು ಜನ್ರು ಇಲ್ಲಿ ಪ್ರವಾಸಕ್ಕ ಅಂತ ಬರತ್ತಾರ. ಮತ್ತ ನೋಡಕ್ಕೂ ಕೂಡ ಅತಿ ಸುಂದರ ಆಗಿರತೈತಿ.

ಇಲ್ಲಿ ಹಲವಾರು ಜನ್ರು ಒಂದ್ ಯಾವದೋ ಟೀವ್ಯಾಗ್ ಏನೋ ತೋರ್ಸಕ್ಕತ್ತರ್ ಅಲ್ಲಿ ಹಲವಾರು ಜನ ಕುಂತರ್.